ಮತ್ತೊಬ್ಬನು ಅವನ ಕೂದಲುಗಳನ್ನು ಕಟ್ಟು ಮಾಡ್ತಾ ಇದ್ದಾನೆ.

ಕಜಾರಿಯಾ ಶಿವಶಕ್ತಿ ಟ್ರೇಡರ್ಸ್ ಎಂದು ಬರೆಯಲಾಗಿ --

ಒಬ್ಬ ವ್ಯಕ್ತಿಯು ತನ್ನ ಮೋಟರ್ ಸೈಕಲ್ ಮೇಲೆ ನಿಂತಿದ್ದಾನೆ.

ಇದು ಜಲಾಶಯದ ಕಟ್ಟೆ ನೀರು ಮತ್ತು ದೂರದಲ್ಲಿ ಸಣ್ಣ ದೋಣಿ ಅಂತಹ ರಚನೆಯನ್ನು ಒಳಗೊಂಡಿದೆ.

ಗ್ರಾಹಕರಿಗೆ ಆಯ್ಕೆ ಮಾಡಲು ವಿವಿಧ ಆಯ್ಕೆಗಳು ನೀಡುತ್ತದೆ.

ಅಂಗಡಿಯ ಹೊರಗೆ ತಿಂಡಿ ತಿಂಡಿ ತಿನಿಸುಗಳು ಒಂದು ಪೋಸ್ಟರ್ ಅನ್ನು ಹಚ್ಚಲಾಗಿದೆ.

ಅಲ್ಲಿ ಜನರು ಶುದ್ಧೀಕರಣಕ್ಕಾಗಿ ನದಿಯಲ್ಲಿ ಸ್ನಾನ ಮಾಡುತ್ತಾರೆ.

ಈ ಮೇಲಿನಂತೆ ನಮಗೆ ಒಂದು ಚಿತ್ರವನ್ನು ಕಾಣಬರ್ತಾಯಿದೆ ಅಲ್ಲಿ.

ಹಳದಿ ಕೆಂಪು ಮತ್ತು ಕಪ್ಪು ಬಣ್ಣಗಳಿಂದ ಬಲೂನ್ ಗಳಿಂದ ಅಲಂಕರಿಸಲಾಗಿದೆ.

ದು ಹೋಳಿ ಹಬ್ಬದ ಆಚಾರಣೆಯನ್ನು ತೋರಿಸುತ್ತದೆ.

ಇದರಲ್ಲಿ ಕೆಲವು ಜನರು ಬಣ್ಣಗಳನ್ನು ಬಳಿದುಕೊಂಡು ಸಂಭ್ರಮಿಸುತಿದ್ದಾರೆ.

ಅಂಗಡಿಯಲ್ಲಿ ದಿನಸಿ ವಸ್ತುಗಳು ಮತ್ತು ಇತರ ಉತ್ಪನಗಳನ್ನು ಜೋಡಿಸಲಾಗಿದೆ.

ಈ ಮೇಲಿನಂತೆ ನಮಗೆ ದೇವಸ್ಥಾನದ ಒಳಾಂಗಣವನ್ನು ಕಾಣ ಬರ್ತಾ ಇದೆ.

ಕಿರಾಣಿ ಅಂಗಡಿಯಲ್ಲಿ ಇತರ ಕಪಾಟಿಗಳಲ್ಲಿ ಇತರ ವಸ್ತುಗಳನ್ನು ಜೋಡಿಸುವುದನ್ನು ನಾವು ಕಾಣಬಹುದು.

ಅಂಗಡಿಯ ಹೊರಗೆ ಬೈಕ್ ಗಳನ್ನು ನಿಲುಗಡೆ ಮಾಡಲಾಗಿದೆ.

ವೇದಿಕಿಯ ಮತ್ತು ನೀಟ್ ಪರೀಕ್ಷೆಗಳಿಗೆ ತರಬೇತಿ ನೀಡುವ ಸಂಸ್ಥೆ ಆಗಿದೆ ಎಂದು ಸೂಚಿಸುತ್ತದೆ ಕಟ್ಟಡ ಕೆಳಗೆ ಕೆಲವು ವ್ಯಕ್ತಿಗಳಿದ್ದಾರೆ ಮತ್ತು --

ಉ ಗುಂಪಾಗಿರುವ ಹಣ್ಣುಗಳನ್ನು ಹೊಂದಿರುವ ಕೊಂಬೆಗಳನ್ನು ಹತ್ತಿರದಿಂದ ತೋರಿಸುತ್ತದೆ.

ಹಣ್ಣುಗಳು ಗುಲಾಬಿ ಕೆಂಪು ಬಣ್ಣವನ್ನು ಹೊಂದಿವೆ.

ಚಿತ್ರವು ವಿವಿಧ ಉತ್ಪನ್ನಗಳನ್ನು ಹೊಂದಿರುವ ಸಣ್ಣ ಅಂಗಡಿಯಂತೆ ಕಾಣುತ್ತದೆ.

ಮತ್ತು ಶೋ ರೂಮ್ ನ ಹೊರಗೆ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ.

ಈ ಚಿತ್ರವು ವ್ಯಾಯಾಮ್ ಶಾಲೆ ಅಥವಾ ಫಿಟ್ನೆಸ್ ಕೇಂದ್ರದ ಒಳಾಂಗಣವನ್ನು ತೋರಿಸುತ್ತದೆ.

ಮತ್ತು ಹಿನ್ನೆಲೆಯಲ್ಲಿ ಹಸಿರು ಗೋಡೆಯ ಹೊದಿಕೆಯನ್ನು ಕಾಣಬಹುದು.